ಂದು ನದಿ ತುಂಬಿಹರಿತಿದೆ ರೈಲ್ವೆ ಟ್ರ್ಯಾಕ್ ಕಾಣಿಸುತ್ತೆ ರೈಲ್ ಯಾವ ರೀತಿ ಬರಬಹುದು ಅಂತ ತಿಳಿಯುತ್ತದೆ.

ಈ ಅಂಗಡಿಯಲ್ಲಿ ನಂದಿನಿ ಹಾಲಿನ ಉಪಕರಣಗಳು ಮತ್ತು ಹಾಲು-ಮೊಸರು ಎಲ್ಲಾ ದೊರೆಯುತ್ತದೆ. ಪಕ್ಕದಲ್ಲಿ ಮನೆ ಗೇಟ್ ನ ಮೇಲೆ ಪರದೆಯನ್ನು ಹಿಂದಿಟ್ಟಿದರೆ ಅಂಗಡಿವಳಗೆ ಜ್ಯೂಸು --

ಈ ಒಂದು ಚಿತ್ರದಲ್ಲಿ ಮನೆ ಕಟ್ಟುತ್ತಿದ್ದಾರೆ ಮನೆ ಮುಂದೆಯೇ ಚೆನಾಗಿರುವ ಗಿಡ ನೆಟ್ಟು ಗಿಡದ ಜಾಲರಿ ಹಾಕಿದ್ ಒಂದು ಕಾರು ಇದೆ.